ತುಂಬಾ ಜನ ನಿಂತಿದ್ದಾರೆ ಕಾಲಿ ಗ್ರೌಂಡ್ ಕಾಣ್ಸಾಕ್ ಹತ್ತೈತಿ --

ಟಿ ಟಾಟಾ ಏ.ಸಿ ಗಾಡಿ ಮತ ಗಿಡಗಳು ಅದಾವ.

ಶಿವಾಜಿದೊಂದು ಒಂದು ಚಲೋ ಐತೆ ನೋಡಾಕ್ ಇದನ್ನು.

ಸ್ಯಾಮ್ಸಂಗ್ ಗ್ಯಾಲಕ್ಸಿ ಶೋರೂಮ್ ಅಯ್ತಿ.

ಮತ್ ಯಾರ್ ಇಲ್ ಇಲ್ ಮಂದಿ ಪುರ ಎಲ್ಲ ಸುಂಸಾನ್ ಏರಿಯಾದ ಅನ್ಸಾಕತೈತಿ.

ಎಲ್ಲ ವೈಟ್ ಕರ್ಕ್ ಕರ್ಟನ್ ಅದಾವ --

ಅಲ್ಲೊಂದು ರೆಡ್ ಕಲರ್ ಬಸ್ ಅಯ್ತಿ.

ಹಾಳ್ ನೀರ್ ಬಿದ್ದವ ಪರಿಸೆಲ್ಲಾ ಹಸಿ ಕಾಣ್ಸತವ ನೀರ್ ನೀರ್ ಅನ್ಸತ್--

ಒಳ್ಳೆದಾಗಿ ಕಾಣ್ಸತ್ತಾ ಪಿಕ್ಚರ್ ಇದು ಒಳ್ಳೆ --

ಇದನ್ ನೋಡ ಗಾರ್ಡನ್ ಟೈಪ್ ಕಾಣ್ಸಕತದ ತುಂಬಾ ಹುಲ್ಲುಗಳಿದವ.

ಇದು ಒಂದು ಒಳ್ಳೆ ಗಾರ್ಡನ್ ಇದೆ ಇಲ್ಲೊಬ್ಬರು ವಾಕಿಂಗ್ ಮಾಡ್ತಿದಾರಾ ಮತ್ತು ಒಳ್ ಒಳ್ಳೆ --